ಅದ್ರಿಂದ ಅಡಿ ನಂಗೆ ಇಷ್ಟ ಇಲ್ಲ ಅವ್ರ ಹಟ್ಟಿಗೆ ಹೋಗಕ್ಕೆ ಥೂ ವಾಸ್ನೆ ಗಬ್ಬು.

ಮರಗಳು ನೋಡಿದರೆ ನಂಗೆ ಇಷ್ಟ ಕದ್ದು ಕದ್ದು ಮಾವೂನ್ ಮರಕ್ಕೆ ಹೋಗಿ ಫ್ರೆಂಡ್ಸ್ ಗಳ ಜೊತೆಗೆ ಮಾವಿನ ಕಾಯಿ ಕಿತ್ಕೊಬಂದ್ರೆ ಒಂದ್ ದಿನ ಸಿಗಕೊಂಡು ಕಟ್ಟಬುಟ್ಟು ಮರಕ್ಕೆ ಸುಮ್ನೆ ನೋಡ್ತಿದ್ರು

ಕಲ್ಲ್ ಹೊಡ್ಬಿಟ್ಟು ಕಾಲ್ಗ ಅಷ್ಟು ರಕ್ತ ಬರೋದೋ ದಂಡಕೇ ಹೋಗಕ್ಕೆ ಅಯ್ತಿರ್ಲಿಲ್ಲ ಹೆಂಗೋ ದೇವಸ್ಥಾನ ದರ್ಶನ ಮಾಡ್ಕೊ ಬಂದ್ಮೋ ಅದುಮರ ಬಂಡೆ ಗಳ ಕೀಳ್ಗ --

ಹಸಿರು ಅಂದ್ರೆ ಫುಲ್ ಇಷ್ಟ ನಂಗೆ ನಾನು ದನ ಹೊಡ್ಕೋ ಹೋದ್ರೆ ಅಲ್ಲಿ ಮೇಯಿಸ್ದರ್ ನಾಲ್ಕ್ಗಂಟೆ ಗೂ ಇದ್ದು ಹೊಲ್ದಲ್ಲಿ ಇರೋಕೆ ಫುಲ್ ಇಷ್ಟ ನಂಗೆ ಮೇವು ಒಂದು ಬೇಕಲ್ಲ ಹಸ್ನೋಕೆ.